ಈ ತರ ಆಫೀಸ್ ನ ನಾವು ಕಾಲೇಜು ಅಲ್ಲಿ ನೋಡಿದ್ವಿ. ಹಾಗು ನಮ್ಮ್ ಸ್ಕೂಲ್ ಅಲ್ಲಿ ನೋಡಿದೇವಿ. ಅದ್ ಬಿಟ್ರೆ ಟಿವಿ ಗಲ್ಲಲಿ ಸೇರಿಯಲ್ಸ್ ಮತ್ತೆ--

ಇನ್ನೊಂದ್ ಕಡೆ ದುಡ್ಡುಲ್ಲ ಇರಲ್ಲ. ನಮ ಮನೆಲ್ಲಿ ಕೊಡೋದೇ ಒಂದು ಸಾವಿರ ಎರಡು ಸಾವಿರ. ನಾವ್ ಫುಟ್ಪಾತ್ತ್ ಅಲ್ಲಿ ಹೋದ್ವಿ. ಶಾಪಿಂಗ್ ಮಾಡ್ಕೊಂಡ್ ಬರ್ತಿವಿ.

ಇತರ ಕೆಲಸಗಾರನ್ನ ನಾವು ಹಳ್ಳಿ ಕಡೇಲಿ ಜಾಸ್ತಿ ನೋಡ್ಬಹುದು. ಹಳ್ಳಿ ಕಡೆ ಮನೆ ಕಟಿಸಬೇಕಾದ್ರೆ ಇದೆ ತರ ಇರ್ತರೆ ಅವುರುವೆ ಮೈ ಕೈಯಲ್ಲಿ ಸಿಮೆಂಟ್ ಆಗ್ ಬಿಟ್ಟಿರುತ್ತೆ ಇದೆ ತರ ತಂತಿಯಲ್ಲಾ ಪೊಂಸಿ ಮನೆ ಕಟ್ಟುತಾ ಇರ್ತರೆ.